ಒಂದು ಡೋರ್ ನ ರೂಮ್ ನ ಸಹ ಮಾಡಿದ್ದಾರೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ಕೂತಿದಾರೆ ಒಬ್ಬ ವ್ಯಕ್ತಿ ಫೋನ್ ನಲ್ಲಿ ಮಾತಾಡ್ತಾಯಿದಾನೆ ಇನ್ನೊಬ ವ್ಯಕ್ತಿ ಇನ್ನೊಂದು ಪಿಕ್ಚರ್ ಫೋಟ ವನ್ನ ನೋಡ್ತಿದಾನೆ.

ಇಲ್ಲಿ ಮುಂದುಗಡೆ ಇಲ್ಲಿ ಇಬ್ರು ವ್ಯಕ್ತಿಗಳು ಬರ್ತಾ ಇದ್ದಾರೆ ನಡ್ಕೊಂಡು ಮತ್ತೆ ತುಂಬ ವೆಹಿಕಲ್ಸ್ಗಳು ಇದಾವೆ ಅಲ್ಲಿ --